ಇಲ್ ಬಹಳಷ್ಟು ಜನರು ಇಲ್ಲ ನಮಸ್ಕಾರ ಮಾಡಾಕತ್ತಾರ. ನಾಕ್ ಮಂದಿ ಅಲ್ಲಿ ನಿಂತ್ಕೊಂಡಿದಾರ. ಇಲ್ಲಿ ಹೆಣ್ಣು ಗಂಡು ಎಲ್ಲಾರು--

ಮತ್ತ ಅಲ್ಲಿ ಬಹಳಷ್ಟು ಮರಗಳು ಕಾಣತ್ತೆ ಮತ್ತ್ ಅಲ್ಲಿ ಅದರ ಹೆಸರ ವೈಟ್ ಕಲರ್ ಕಲರ್ ಐಯ್ಟ್ ಅದರ್ದ ಬಾಜಾಕ್ ಜಾಳ್ಗಿ ಗಫ್ಲಿ ಹಾಕ್ಯಾರ. ಮತ್ತ ಅಲ್ಲಿ ಗ್ರೌಂಡ್ ಐ--

ಇವರು ಸೆಂಟ್ರಿಂಗ್ ಮಾದೌರ್ ಅದರ. ಇಲ್ಲಿ ನಾಕ್ ಮಂದಿ ಆದರ ಅವರು. ಮತ್ತ ಹಿಂಗ್ ಕಟ್ಟಿಗೆ ಹಿಂಬದಿ ಕಟ್ಟತ್ತಾರು. ಮತ್ತ್ ಅಲ್ಲಿ ಕ್ಯಳಾಗ್ ಕುರ್ಸಿ ಐತಿ ಮತ್ತ ಅಲ್ಲಿ ಒಬ್ಬ್ರ ಇದನ್ ಮಾಡಾತಾರ.